ಈ ಗ್ಯಾರೆಜಿನಲ್ಲಿ ರೆಡ್ ಕಲರ್ ಬಾಕ್ಸ್ಗಳ ರೀತಿ ಮಾಡಿದ್ದಾರೆ.

ಬೈಕ್ ಅನ್ನು ಒಂದು ಟೇಬಲ್ ಮೇಲೆ ನಿಲ್ಲಿಸಿದ್ದಾರೆ.

ಗ್ಯಾರೇಜಿನಲ್ಲಿ ಕೆಟ್ಟೋಗಿರೋ ಬೈಕನ್ನು ನಿಲ್ಲಿಸಿದ್ದಾರೆ.

ಇದು ಒಂದು ತಿನಸಿನ ಅಂಗಡಿ ಆಗಿದೆ.

ಜ್ಯೂಸಿನ ಬಾಟಲಿ ಗುಳ ಕೂಡ ಇಟ್ಟಿದ್ದ--

ಹಲವಾರು ಜನರು ಹಾಸ್ಪಿಟಲ್ ಗೆ ಹೋಗುತ್ತಿದ್ದಾರೆ.

ಇದು ಒಂದು ಮೀನಿನ ಅಂಗಡಿಯ ರೀತಿ ಕಾಣಿಸುತ್ತಿದೆ.

ಒಂದು ಶೆಲ್ಫ್ ಮೇಲೆ ಹಲವಾರು ಫಿಶ್ ಗಳನ್ನು ಇಟ್ಟಿದ್ದಾರೆ ಒಂದೊಂದು ದೊಡ್ಡದಾಗಿದೆ ಒಂದೊಂದು ಚಿಕ್ಕದಾಗಿದೆ ಒಂದೊಂದು ಸಾಧಾರಣವಾಗಿದೆ.

ಇದರ ಸುತ್ತಮುತ್ತಲು ಬಿಲ್ಡಿಂಗ್ ಗಳು ಕೂಡ ಇದಾವೆ.

ರಸ್ತೆಯ ಮೇಲೆ ಎರಡು ಬಸ್ ಗಳನ್ನು ನಿಲ್ಲಿಸಿದ್ದಾರೆ.

ಇದು ಒಂದು ಮಕ್ಕಳ ಬಟ್ಟೆಯ ಶಾಪ್ ತರ ಕಾಣಿಸುತ್ತಿದೆ.

ಇದು ಒಂದು ಸ್ ಸಲೂನ್ ಆಗಿದೆ.